ಇದೆ ರೀತಿ ಶೇಪ್ ಅನ್ನು ಕೊಟ್ಟು ಮಕ್ಕಳು ಆರ್ಟ್ಸ್ ಅನ್ನು ಮಾಡ್ತಾ ಇದೆರೆ ಅದನ್ನು ನೋಡಿದ ಇಲ್ಲಿ ಸುತ್ತ ಮುತ್ತ ಅದನ್ನು ನೋಡಿದ ಜನರು ತುಂಬಾ ಖುಷಿ ಪಡ್ತಾರೆ .

ಇದು ಚಿತ್ರದಲ್ಲಿ ವೈಯಕ್ತಿಕ ನೋಟವನ್ನು ಹೊಂದಿದೆ ಇದು ತುಂಬಾ ಸುಂದರವಾಗಿದೆ ಅದರ ಸುತ್ತಲೂ ಬಹಳಷ್ಟು ವಿಷಯಗಳಿವೆಮರದ ಬೀರುವಿನಲ್ಲಿ ಹಲವು ವಸ್ತುಗಳು ಮಲಗಿದ್ದು ಅದೇ ಅಂಗಡಿಯಲ್ಲಿ ಅದು ಕಪ್ಪು ಬಣ್ಣದ್ದಾಗಿತ್ತು ಮತ್ತು ಒಬ್ಬ ಮನುಷ್ಯ ಕೂಡ ನಿಂತಿದ್ದಾನೆ ಇದು ತುಂಬಾ ಸುಂದರವಾಗಿಲ್ಲ.

ಇದು ಚಿತ್ರದಲ್ಲಿ ವೈಯಕ್ತಿಕ ನೋಟವನ್ನು ಹೊಂದಿದೆ ಇದು ತುಂಬಾ ಸುಂದರವಾಗಿದೆ. ಅದರ ಸುತ್ತಲೂ ಬಹಳಷ್ಟು ವಿಷಯಗಳಿವೆ. ಮರದ ಬೀರುವಿನಲ್ಲಿ ಹಲವು ವಸ್ತುಗಳು ಮಲಗಿದ್ದು ಅದೇ ಅಂಗಡಿಯಲ್ಲಿ ಅದು ಕಪ್ಪು ಬಣ್ಣದ್ದಾಗಿತ್ತು ಮತ್ತು ಒಬ್ಬ ಮನುಷ್ಯ ಕೂಡ ನಿಂತಿದ್ದಾನೆ. ಇದು ತುಂಬಾ ಸುಂದರವಾಗಿಲ್ಲ.

ಇದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಭಾರತ ನಾಟ್ಯ ಸ್ಟೆಪ್ ಮಾಮೂಲಿ ಭಾರತ ನಾಟ್ಯ ಅಂದರೆ ಎಲ್ಲರಿಗು ಇಷ್ಟಾ ಆಗುತ್ತೆ.

ಕಲರ್ ಪೇಪರ್ ಅನ್ನು ಬಳಸಿಕೊಂಡು ಇಲ್ಲಿ ಆರ್ಟ್ಸ್ ಅನ್ನು ಮಾಡುತ್ತಿದಾರೆ .

ಇದು ನೋಡಲು ತುಂಬಾ ವಿಚಿತ್ರ ವಾಗಿ ಕಾಣುತ್ತಿದೆ .

ಸಾಲಾಗಿ ಮಕ್ಕಳು ಕುಳಿತುಕೊಂಡಿದ್ದಾರೆ ಇದು ಒಂದು ಚರ್ಚ ಸ್ಕೂಲಾ ಗಿರತ್ತೆ .

ಮಕ್ಕಳು ಪೇಂಟಿಂಗ್ ಕ್ಲಾಸ್ ಅಲ್ಲಿ ಈ ರೀತಿಯಾಗಿ ಕುಳಿತುಕೊಂಡು ಪ್ಲೈನ್ ಬೋರ್ಡ್ನಲ್ಲಿ ಈ ರೀತಿಯಾಗಿ ಡ್ರಾಯಿಂಗ್ ಮಾಡಿಬಿಟ್ಟು ಅದಕ್ಕೆ ಬಣ್ಣನ ಬಳಿತಾಯಿದ್ದಾರೆ.

ಅಂದ್ರೆ ಇಲ್ಲಿ ವೆಜ್ ನೋನ್ ವೆಜ್ ಹೋಟೆಲ್ ಆಗಿದೆ ಚಿಕ್ಕನ ವೆಜ್ ಊಟ ಸಿಗುತ್ತದೆ ಚಿಕ್ಕದಾಗಿ ಹೋಟೆಲ್ ಕೂಡ ಆಗುತ್ತದೆ ಇಲ್ಲಿ .

ಇದನ್ನ ಆ ಮಷೀನ್ ಒಳಗ ಹಾಕಿ ಪುಡಿ ಮಾಡ್ಬಿಟ್ಟು ಇದನ್ನ ಸಿಮೆಂಟ್ ರೀತಿಲಿ ಆಗುತ್ತೆ ಆಗ ಅದನ ಮಿಕ್ಸ್ ಮಾಡ್ಕೊಂಡು ತಗೊಂಡ್ ಹೋಗಿ ಮನೇನ ಕಟ್ಟುವಾಗ ಆ ಸಿಮೆಂಟ್ ಹಾಕಿ --